ಈ ಚಿತ್ರದಲ್ಲಿ ಒಂದಿಷ್ಟು ತರಕಾರಿಗಳಿವೆ ಅದರಲ್ಲಿ ನಿಂಬೆ ಹಣ್ಣು ಕೊತಂಬರಿ ಮತ್ತು ಬಾಳೆ ಹಣ್ಣಿನ ಗೊನೆ ಮತ್ತು ಗಜರಿ ಟೊಮ್ಯಾಟೊ ಅನ್ನು--

ಡೈಲಿ ಡಸ್ ಆಫ್ ಪ್ರೋಟೀನ್ ಗುಡ್ ನೈಟ್ ಇಂದು ಬರೆಯಲಾಗಿದೆ ಇನ್ನೊಂದು ಕದದ ಮುಂದೆ ಲಿಟಲ್ ಇಟ್ಸ್ ಎಂದು ಬರೆಯಲಾಗಿದೆ.

ಹಲವಾರು ವ್ಯಕ್ತಿಗಳು ಮೈದಾನದಲ್ಲಿ ನಿಂತಿರೋದು ಕಾಣಿಸುತ್ತಿದೆ ಮತ್ತು ದೊಡ್ಡದಾದ--

ಸುತ್ತಲು ಗಿಡ ಮರಗಳು ಕಾಣಿಸುತ್ತಿವೆ ಒಂದಿಷ್ಟು ಬ್ಯಾಗ್ ಗಳನ್ನು ಮೈದಾನದಲ್ಲಿ ಹಾಕಿದ್ದಾರೆ ಮತ್ತು ಇಲ್ಲಿ ದೊಡ್ಡದಾದ ಒಂದು ಕಂಬಗಳು--

ಅ ದೇವಸ್ಥಾನದ ಪಕ್ಕದಲ್ಲಿ ಒಂದು ಗಿಡವಿದೆ ಅದರ ಪಕ್ಕದಲ್ಲಿ ಒಂದಿಷ್ಟು--

ಈ ಒಂದು ಚಿತ್ರದಲ್ಲಿ ಒಂದು ಅಂಗಡಿಯ ಚಿತ್ರ ಇದೆ ಅಂಗಡಿ ಮುಂದೆ ಒಂದು ಸ್ಕೂಟರ್ ನಿಂತಿದೆ ಇಲ್ಲಿ ಅದರ ಪಕ್ಕದಲ್ಲಿ ಒಂದು--

ಈ ಒಂದು ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು.

ಈ ಒಂದು ಚಿತ್ರದಲ್ಲಿ ಒಂದಿಷ್ಟು ಗಿಡಮರಗಳು ಕಾಣಿಸುತ್ತಿದೆ ಒಂದು ಹಸಿರು ಬಣ್ಣದ--

ಒಂದು ವಯರ್ ಕೂಡ ಮತ್ತು ಒಂದು ಲೈಟಿಂಗ್ ಕಂಬ ಕೂಡ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಭರತನಾಟ್ಯ ಮಾಡುತ್ತಿರುವ ಮಹಿಳೆಯರು ನಮಗೆ ಕಾಣಿಸುತ್ತಿದ್ದಾರೆ ಹಿಂದೆ--

ಸ್ವಿಚ್ ಬಾಕ್ಸ್ ಇದೆ ಮತ್ತು ಅಲ್ಲಿ ವೈಯರ್ ಅನ್ನು ಹಾಕಲಾಗಿದೆ.

ಇದು ಇದರ ಪಕ್ಕದಲ್ಲಿ ಒಂದು ಗಿಡವಿದೆ ಮತ್ತು ಇಲ್ಲಿ ಒಂದು ಕಟ್ಟಿಗೆಯನ್ನು ನೆತು ಹಾಕಲಾಗಿದೆ ಇಲ್ಲಿ ಒಂದು--

ಜೋ ಹೊಂದಿಕೊಂಡಿರುವುದು ಕಾಣಿಸುತ್ತಿದೆ ಮತ್ತು ಇದರ ಪಕ್ಕದಲ್ಲಿ ಒಂದು ಗಿಡವಿದೆ.

ಒಂದಿಷ್ಟು ಸಾಮಾನುಗಳನ್ನು ಇಡಲಾಗಿದೆ ಇದರಲ್ಲಿ ಒಂದಿಷ್ಟು--

ಈ ಅಂಗಡಿಯ ಮುಂದ್ಗಡೆ ಎರಡು ಸ್ಕೂಟರ್ ಗಳಿವೆ ಇಲ್ಲಿ ಗ್ರಿಲ್ --

ಎಂದು ಬರೆಯಲಾಗಿದೆ ಮತ್ತು ಇದರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯ ಅಂಗಡಿಯ ಹೆಸರು ಶ್ರೀ ಬಾಲಾಜಿ ಎಂಟರ್ಪ್ರೈಸಸ್ ಮತ್ತು ಇಲ್ಲಿ ಒಂದಿಷ್ಟು ಸಾಮಾನುಗಳು ದೊರೆಯುತ್ತವೆ ನಡುವೆ ಒಂದು--

ಫೋಟೋ ದಲ್ಲಿ ಒಂದು ಬಾಕ್ಸ್ ಇದೆ ಆ ಗ್ಲಾಸಿನಲ್ಲಿ--

ಹಸುವಿನ ಹಿಂದುಗಡೆ ಒಂದು ಪುಟ್ಟಿ ಮತ್ತು ಒಂದು ಬಕೆಟ್ ಇರುವುದು ಕಾಣಿಸುತ್ತಿದೆ.

ಸುಖೀಭವ ಫ್ಯಾಮಿಲಿ ರೆಸ್ಟೋರೆಂಟ್ ಎಂದು ಬರೆಯಲಾಗಿದೆ ಇದರ ಮುಂದ್ಗಡೆ ಎರಡು ಸೈಕಲ್ ಗಳು ನಿಂತಿವೆ ಮತ್ತು ಎರಡು--

ಒಂದು ಕಂಬವು ಕೂಡ ಕಾಣಿಸುತ್ತಿದೆ ಇಲ್ಲಿ ಮೋಡವು ಕಪ್ಪು ಬಣ್ಣದಿಂದ ಕೂಡಿಕೊಂಡಿದೆ ಮತ್ --

ಇಲ್ಲಿ ಕೆ_ಎ ಥ್ರಟಿ ಸೆವೆನ್ ಎಂದು ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಟೇಬಲ್ ಇದೆ ಟೇಬಲ್ ನ ಹಿಂದುಗಡೆ ಎರಡು ಚೇರುಗಳಿವೆ ಮತ್ತು ಅದರ ಮೇಲೆ ಒಂದು ಕಂಪ್ಯೂಟರ್ ಇದೆ ಒಂದಿಷ್ಟು ಸಾಮಾನುಗಳು ಇಲ್ಲಿ ಕಾಣಿಸುತ್ತಿದೆ ಅದರಲ್ಲಿ ಒಂದಿಷ್ಟು ಔಷಧಿಗಳು ಮತ್ತು ಒಂದಿಷ್ಟು ಸೋಪ್ ಗಳು ಒಂದಿಷ್ಟು ಹ್ಯಾಂಡ್ ವಾಶ್ ಗಳು ಒಂದಿಷ್ಟು ಬಾಟಲ್ ಗಳು ಒಂದಿಷ್ಟು--

ಈ ಒಂದು ಚಿತ್ರದಲ್ಲಿ ಎಸ್_ವಿ_ಕೆ ಮೋಟ ಮೋಟಾರ್ .

ಸ್ಪೆಷಲ್ ರೋಡ್ಸ್ ಹುಲಿಗಿ ಎಂದು ಬರೆಯಲಾಗಿದೆ ಇದರಲ್ಲಿ ಎರಡು ವ್ಯಕ್ತಿಗಳು ನಿಂತಿದ್ದಾರೆ ಮತ್ತು ಇಲ್ಲಿ ಚೆಂಡು ಹೂವುಗಳಿಂದ ಬಾಕಲಿಗೆ ಕಟ್ಟಲಾಗಿದೆ ಮುಂದುಗಡೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಮತ್ತೆ ಇಲ್ಲಿ ಒಂದು ಮರದ ಬೇರು ಕೂಡ ಇಲ್ಲಿ ಹೋಗಿದೆ.

ಮತ್ತು ಚಾಕಲೇಟ್ ಹುಂಡಿಗಳನ್ನು ಇಡಲಾಗಿದೆ ಮತ್ತು ಆ ಇದರ ಗ್ಲಾಸ್ ನ ಒಳಗಡೆ--

ಫೇರ್ ಅಂಡ್ ಹ್ಯಾಂಡ್ಸಮ್ ಕುರ್ಕುರೆಗಳನ್ನು ನೇತು ಹಾಕಲಾಗಿದೆ.

ಇಲ್ಲಿ ಕಾನಿ ಕಾನಿಯಲ್ಲಿ ಒಂದಿಷ್ಟು ಬಟ್ಟೆಗಳನ್ನು ಸಾಲಾಗಿ ಇಡಲಾಗಿದೆ.

ಕಂಬವಿದೆ ಮತ್ತು ಇದರಲ್ಲಿ ಹಸಿರಾದ ಒಂದು ಹುಲ್ಲುಗಾವಲು ಕೂಡ ಕಾಣಿಸುತ್ತಿದೆ ಇಲ್ಲಿ ಒಂದು ಲೈಟ್ನ ಲ್ಯಾಂಪ್ ಇದೆ.

ಈ ಒಂದು ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ನಿಂತುಕೊಂಡು ಫೋಟೋ ತೆಗೆಸಿಕೊಳ್ಳುತ್ತಿದ್ದಾನೆ ಹಿಂದ್ಗಡೆ ಒಬ್ಬ ಮಹಿಳೆಯು ಒಬ್ಬ ಹುಡುಗನನ್ನು ಎತ್ತಿಕೊಂಡು ಬ್ಯಾಗನ್ನು ಹಿಡಿದುಕೊಂಡಿದ್ದಾಳೆ.

ಈ ಒಂದು ಚಿತ್ರದಲ್ಲಿ ಒಂದು ಟೇಬಲ್ ಇದೆ ಟೇಬಲ್ನ ಮೇಲೆ ಒಂದು ಬಿಳಿಯ ಪ್ಲೇಟ್ ಇದೆ ಪ್ಲೇಟ್ ನ ಮೇಲೆ--

ಚಾಕ್ಲೇಟ್ ಕಲರ್ ಬಣ್ಣದಲ್ಲಿ ಅರಿಶಿಣ ಕಣ್ಣದ ಬಣ್ಣದಲ್ಲಿದೆ.

ಮರವಿದೆ ಮತ್ತು ಈ ಮೋಡಗಳು ಬಿಳಿ ಮತ್ತು ನೀಲಿ ಆಕಾರದಿಂದ ಕೂಡಿ--

ಒಂದು ದೊಡ್ಡದಾದ ಮನೆ ಕಾಣಿಸುತ್ತಿದೆ ಮತ್ತು ಇಲ್ಲಿ ಒಂದಿಷ್ಟು ಟ್ರೈ ಗಳು ಕೂಡ ಇಲ್ಲಿ ಕಾಣಿಸುತ್ತಿದೆ ಇಲ್ಲಿ ಒಬ್ಬ ಮಹಿಳೆಯು ನಿಂತ್ ಬರ್ತಿ.

ಮುಂದ್ಗಡೆ ಕಂಬವಿದೆ ಕೆಲವು ಇಬ್ಬರು ವಿದ್ಯಾರ್ಥಿಗಳು--